ವಂಡರ್‌ಲಾ ಇವ ಹೆಚ್ಚಾಗಿ ನಮ್ಮ ಸಿಟಿಗಳಲ್ಲಿ ಕಂಡು ಬರ್ತಾವ ಯಾಕಂದ್ರ ಸಂಡೆ ಹಾಲಿಡೇ ಇರೋದ್ರಿಂದ ಇಲ್ಲಿ ಹೆಚ್ಚಾಗಿ ಜನರು ಒಂಡೇ ಪಿಕ್ನಿಕ್ ಅಥವಾ ಎಂಜಾಯ್ ಮಾಡೋಕೆ ಬಂದಿರ್ತಾರೆ.

ಈ ವಿದ್ಯುತ್ ಇಂದಾನೆ ನಮ್ಮ ಇಡೀ ಈ ನದಿಗಳಿಂದಾನೆ ನಮ್ಮ ಇಡೀ ಜಗತ್ತನ್ನ ವಿದ್ಯುತ್ತನ್ನ ಬಳಸ ಹತೈತಿ ಹಾಂಗಾಗಿ--

ಹೀಗಾಗಿ ಈ ಪಕ್ಷಿನ ನಾವು ಗೌರವಿಸುತ್ತೆವೆ ಇದರ ನವಿಲು ಗರಿಗಳನ್ನು ನೋಡಿದರೆ ಒಂತರ ಏನೋ--